ಈ ಸಂತೆ ಮ್ಯಾಗೆ ಹೋಗೋದುಂಟು ತರಕಾರಿ ತಗೋಬರೋದುಂಟು ಏನು ಬೇಕೋ ಅದನ್ನೆಲ್ಲ ಹೋಗ್ ತಗೋ ಬರ್ಬೋದು ಸಂತೆಯಲ್ಲಿ. ಎಲ್ಲ ಕಾಲುಗಳು ಕಮ್ಮಿಯಲ್ಲಿ ಸಿಗುತ್ತವೆ ಧಾನ್ಯಗಳು ಕಮ್ಮಿಯಲ್ಲಿ ಸಿಗ್ತಾವೆ.

ಬಂದೆ ಇದು ಹೂವ ಯಾವ ಹೂವ ಚೆಂಡು ಹೂವ . ತುಂಬಾ ಒಳ್ಳೆ ಹೂವಿದ್ರೆ ಎಲ್ಲದಕ್ಕೂ ಅನುಕೂಲವಾಗತ್ತೆ ಡೆಕೋರೇಷನ್ ಮಾಡ್ಲಿಕ್ಕೆ ಹಬ್ಬಕ್ಕೆ ದೇವಸ್ಥಾನಗಳಿಗೆ ದೇವರುಗಳಿಗೆ.

ವಿಗ್ರಹಗಳು ಆಗಿನ ಕಾಲದ ಕೆತ್ತನೆ ಮಾಡಿದ ವಿಗ್ರಹಗಳು ಚೆನ್ನಾಗಿರ್ತದೆ . ಆಗೆಲ್ಲ ಶಿಲ್ಪಿಗಳು ಈ ಡಿಸೈನ್ ಡಿಸೈನ್ ಆಗಿ ವಿಗ್ರಹಗಳನ್ನು ಕೆತ್ತನೆ ಮಾಡುತ್ತಿದ್ದರು. ತುಂಬಾ ಚೆನ್ನಾಗಿ ಇರ್ತಿತ್ತು ನೋಡಲಿಕ್ಕೂ ಮಾಡಲಿಕ್ಕೂ ಅಷ್ಟೇ ಚಂದ್ ಚಂದವಾಗಿದೆ . ಇವಾಗಲು ಇದೆ ಸೋಮನಾಥಪುರದಲ್ಲಿ ಎಲ್ಲ ಕೆತ್ತನೆ ಮಾಡಿರೋ ವಿಗ್ರಹಗಳು ತುಂಬಾ ಚೆನ್ನಗಿದವೇ ನೋಡಕೆ.

ಕ್ಯಾಂಟೀನ್ ಇರೋದು ತುಂಬಾ ಅನುಕೂಲ. ಕ್ಯಾಂಟೀನ್ ಅವರು ನಾಲಕ್ಕು ಗಂಟೆಗೆ ಎದ್ದು ಕ್ಯಾಂಟೀನ್ ನ್ನ ತೆಗಿತಾರೆ ಟಿ ಕಾಫಿ ಯನ್ನ ಕುಡಿತಾರೆ ಇಲ್ಲ ವಾಕ್ ಮಾಡುವಾಗ ಕುಡೀಬೋದು ದೇವಸ್ಥಾನಗಳಿಗೆ ಹೋದಾಗಲೂ ಸಿಗದಿದ್ದಾಗ ಕುಡೀಬೋದು ಟಿ ಕಾಪಿನ ಚಳಿಗೆ ಚೆನ್ನಾಗಿರ್ತದೆ ಟಿ ಕಾಫಿ .

ಈ ಗಾಡಿ ನಿಲ್ಲಿಸೋ ಜಾಗಗಳು ಮೊದಲೆಲ್ಲ ಸಿಕ್ಕಂಡ್ರೆ ಎಲ್ಲಂದ್ರೆ ಅಲ್ಲಿ ಅಲ್ಲಿ ನಿಲ್ಲಿಸ್ತಾ ಇದ್ರು . ಇದಾಯಿತು ಇದು ಇವಾಗ ತುಮ ನೇಟ್ ಆಗಿ ನಿಲ್ಲಿಸ್ತಾ ಇದ್ದಾರೆ . ಚೆನ್ನಾಗೈತೆ ಒಂದು ಲೈನ್ ಮಾಡಿ ಕೊಟ್ಟು ಈ ಕಡೆ ಒಂದು ದಿವಸ ಆ ಕಡೆ ಒಂದು ದಿವಸ ಮಾಡಿ ದೇವಸ್ಥಾನ ಗಾಡಿಗಳನ್ನ ಪಾರ್ಕ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಯಾರೆ ಇವಾಗ. ಮೊದ್ಲೆಲ್ಲಾ ಸಿಕ್ಕಿದ ಕಡೆ ಎಲ್ಲ ನಿಲ್ಲಿಸಿ ತುಂಬಾ ಆಕ್ಸಿಡ್ಡೆಂಟ್ ಮಾಡ್--